ಇಲ್ಲಿ ಸುತ್ತಲು ಲೈಟ್ ಜೋಡಣೆ ಮಾಡಲಾಗಿದೆ ಮತ್ತು ಟೇಬಲ್ ಮತ್ತು ಚೇರನ್ನು ಇಡಲಾಗಿದೆ.

ತ್ತು ಮುಂದಗಡೆ ಸಣ್ಣದಾದ ಅಂಗಡಿಗಳು ಅನ್ನು ವ್ಯಾಪಾರಕ್ಕಾಗಿ ಇಟ್ಟಿದ್ದಾರೆ ಮತ್ತು ಗಿಡಗಳನ್ನು ನೋಡುತ್ತೆವೆ.

ಮತ್ತು ಪಕ್ಕದಲ್ಲಿ ಡೊಲ್ಲು ಗಳನ್ನು ಇಟ್ಟಿದ್ದಾರೆ ಮತ್ತು ಟೇಜ ಅನ್ನು ಅಲಂಕಾರ ಮಾಡಲಾಗಿದೆ.

ಮತ್ತು ಪಕ್ಕದಲ್ಲಿ ಕುಳ್ ಮುಂದೆ ಎಲ್ಲರೂ ಜನರು ನೋಡುತ್ತಿದ್ದಾರೆ ಮತ್ತು ಲೈಟು ಜೋಡಣೆ ಕೂಡ ನಾವು ಕೆಳಗಡೆ ನೋಡುತ್ತೆವೆ.

ಇಲ್ಲಿ ವೆಟ್ ಮತ್ತು ವೇಟ್ ಬರುವಂತ ಎಲ್ಲಾ ರನ್ನಿನ ರನ್ನಿಂಗ ಮಾಡುತ್ತಾರೆ ಮತ್ತು ಲೈಟ್ ಜೋಡಣೆಯನ್ನು ಕೂಡ ನಾವು ನೋಡುತ್ತೇವೆ.

ಇಬ್ಬರು ಮಹಿಳೆಯರು ಬಿಳೆ ಕಲರ್ ಡ್ರೆಸ್ ಅನ್ನು ಹಾಕಿಕೊಂಡಿದ್ದಾರೆ.

ಇಲ್ಲಿ ಬ್ಯಾಂಕ್ ನ ಸೂಚನಾ ಫಲಕವನ್ನು ಹಾಕಲಾಗಿದೆ.

ಮತ್ತು ಇಲ್ಲಿ ಆ ಗೊಂಬೆಗಳಿಗೆ ಕಲರ್ ಕಲರ್ ಬಟ್ಟೆಯನ್ನು ಹಾಕಲಾಗಿದೆ.

ಮತ್ತು ಎಲ್ಲರು ಸರ್ವೆಂಟ ಮಾಡುವವರು ಕಾಣುತ್ತಿದ್ದಾ--

ಮತ್ತು ಊಟಕ್ಕೆ ಬೇಕಾಗುವ ಎಲ್ಲಾ ಅಡಿಗೆಯನ್ನು ಮಾಡಿದ್ದಾರೆ ಮತ್ತು ಒಂದು ಟೇಬಲ್ ಅನ್ನು ಇಟ್ಟಿದ್ದಾರೆ.

ಮತ್ತು ಬಣ್ಣದ ಅಂಗಡಿಯಲ್ಲಿ ಆಗಿದೆ ಮತ್ತು ಬಕೆಟ್ನಲ್ಲಿ ಬಕೆಟ್ ಗಳ ಜೋಡಣೆ ಇದೆ.

ಇಲ್ಲಿ ಎಲ್ಲಾ ಕಾರ್ ಮತ್ತು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ ಮತ್ತು ಅನೇಕ ಮಾನವರು ಕೂಡ ಇದ್ದಾರೆ.

ಟವರು ಕೂಡ ಫೋಟೋವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಕಾರನ್ನು ಕೂಡ ನಿಂತಿದೆ.

ಇಲ್ಲಿ ಒಂದು ಸ್ಕೈ ಲು ಕಲರ್ ಡಬ್ಬಿ ಒಳಗೆ ನೀರಿನ ಕಲೆಕ್ಷನ್ ಅನ್ನು ಮಾಡಲಾಗಿದೆ.

ಅವನು ಕೆಲಸದ ಬಗ್ಗೆ ಹೇಳಿಕೊಡುತ್ತಿದ್ದಾನೆ ಸುತ್ತಲೂ ತೆಂಗಿನ ಗಿಡಗಳು ಇವೆ.

ಮತ್ತೆ ಎರಡು ಬಲೂನ್ ಅನ್ನು ಇಡಲಾಗಿದೆ ಮತ್ತು ಅವರ ಒಂದು ಲೈಟ್ ಅನ್ನು ಹೊಂದಿಸಲಾಗಿದೆ ಮತ್ತು ಸ್ವಿಚ್ ಬೋರ್ಡ್ ಇದೆ.

ಗಿಡಗಳು ಹಚ್ಚಹಸಿರಿನಿಂದ ಕೂಡಿದೆ ಮತ್ತು ಇದು ಮೋಡಕವಿದ ವಾತಾವರಣ ಆಗಿದೆ.

ನಡುವೆ ನೀರು ಹರಿದು ಹೋಗುತ್ತಿವೆ ಮತ್ತು ಮನೆಗಳನ್ನು ಕೂಡ ನಾವು ಇಲ್ಲಿ ನೋಡುತ್ತೇವೆ.

ಇಲ್ಲಿ ಊಟದ ಭೋಜನಾಲಯವಾಗಿದೆ ಇಲ್ಲಿ ಫ್ಯಾನ ನನ್ನು ಕೂಡ ಜೋಡಣೆ ಮಾಡಲಾಗಿದೆ ಮತ್ತು ಲೈಟ್ ಅನ್ನು ಕೂಡ ಹಚ್ಚಲಾಗಿದೆ.

ಇಲ್ಲಿ ಟೀ ಶರ್ಟ್ ಗಳನ್ನು ಕೂಡ ನಾವು ಪ್ಯಾಕ್ ಮಾಡಿದ್ದನ್ನು ಕಾಣುತ್ತೇವೆ ಸಣ್ಣ ಮಕ್ಕಳ ಬಟ್ಟೆಯನ್ನು ಕೂಡ ಕೆಳಗೆ ಹಾಕಲಾಗಿದೆ.